ಶಿಲ್ಪಿ ಬಗ್ಗೆ ನಮ್ಮಗೆ ಏನ್ ಗೊತ್ತಿಲ್ಲ .]

ಗೊಂಬಾ ಕಣಂಗ್ ಅಧ ಬುದ್ಧನ ಕೆಲವರು ದೇವರು ಅಂತಅಂದ್ಬಿಟ್ಟು ಪೂಜೆ ಮಾಡ್ತಾರಾ ಬುದ್ಧ ದೇವರು ಇಲ್ಲ ದೇವರು ಆಗೋಕ್ ಅಗಲ ದೇವರು ಅಲ್ಲ.

ಈ ಹುಡಗಿರುಗಳಿಗೆ ಜಾಸ್ತಿ ಎಜುಕೇಶನ್ ಹುಡುಗರುಗಿಂತ.

ಒನ್ ನೇ ಕ್ಲಾಸ್ ಎರಡನೆ ಕ್ಲಾಸ್ ಮೂರನೇ ಕ್ಲಾಸ್ ನಾಲ್ಕು ನೇ ಕ್ಲಾಸ್ ಐದು ನೇ ಕ್ಲಾಸ್ ಅಲ್ಲಿಗಂಟ ಇರಬಹುದು ಅಷ್ಟೇ.